ಯಾವ್ದೋ ಒಂದ್ ಹ ಒಂದ್ ಮೂರ್ನಾಕ್ ಅಂತಹಸ್ತಿನ್ ಬಿಲ್ಡಿಂಗ್ ಐತೆ. ಹಮ್ ಇಲ್ಲಿ ಕೆಂಪ್ ಮಣ್ಣು ಹ ಮತ್ತ ಅದ್ರ ನೆರಳ್ ಬಿದಿತ್ ಇಲ್ಲಿ.

ಇಲ್ಲಿ ಕೆಂಪ್ ಮಣ್ಣ್ ಆವು ಎಲ್ಲಿ ಹುಲ್ಲು ಅದ್ವೆ ಬೆಳೆದೆ ಇಲ್ಲ. ಇಲ್ಲಿ ಯಾವ್ ಗಿಡನು ಯಾವ್ ಕನಸಲ್ಲಿದಾವೋ ಕಿಡಕಿ ಬಾಗಲ--

ಇಲ್ ಯಾರೊ ಕುತ್ತರೋ ಅಹ್ ನೀಲಿ ಶರ್ಟ್ ಹಾಕೊಂದ್ ಅಲ್ಲಿ ಒಬ್ಬರು ಬರಾಕತ್ತರೋ.

ಒಂದು ಐದಾರು ಹಡಗು ಇದ್ದಾವೆ ಎಲ್ಲ ನೀರನಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾರೆ ಯಾರು ಮನುಷ್ರ ಕಾಣಿಸಲಾ--

ಉಹ್ ದೊಡ್ ದೊಡ್ ಯಾರೊ ಲೈಟಿಂಗ್ಸ್ ಎಲ್ಲ ಹಾಕಿದಾರೊ. ಉಮ್ ಮೆಟ್ಲ್ ಇದಾವೋ ಉಹ್ ಏರೋವಾ ಇಳಿಯಾಕ--